ಬ್ಲೆಂಡರ್ ನ ಟ್ಯುಟೋರಿಯಲ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ನ 3ಡಿ ಸ್ಪೇಸ್ ನಲ್ಲಿ ನೇವಿಗೇಶನ್ ಮಾಡುವ ಕುರಿತು ಇದೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್
ಈ ಟ್ಯುಟೋರಿಯಲ್ ನೋಡಿದ ನಂತರ ಬ್ಲೆಂಡರ್ ವ್ಹ್ಯೂಪೋರ್ಟ್ ನಂತಹ 3ಡಿ ಸ್ಪೇಸ್ ನಲ್ಲಿ ಪ್ಯಾನ್ ರೊಟೇಟ್ ಮತ್ತು ಝೂಮ್ ಮಾಡುವದು ಹೇಗೆ ಎಂದು ಕಲಿಯುತ್ತೇವೆ
ಬ್ಲೆಂಡರ್ ನ್ನು ನಿಮ್ಮ ಸಿಸ್ಟೆಮ್ ನಲ್ಲಿ ಇನ್ಸ್ಟಾಲ್ ಮಾಡುವ ವಿಧಾನ ನಿಮಗೆ ಈಗಾಗಲೆ ತಿಳಿದಿದೆ ಎಂದು ಭಾವಿಸುತ್ತೇನೆ
ತಿಳಿದಿಲ್ಲವಾದರೆ ನಮ್ಮ ಮೊದಲಿನ ಟ್ಯುಟೋರಿಯಲ್ಸ್ ಇನ್ಸ್ಟಾಲಿಂಗ್ ಬ್ಲೆಂಡರ್ ಇನ್ಸ್ಟಾಲಿಂಗ್ ಬ್ಲೆಂಡರ್ ನೋಡಿರಿ
ಬ್ಲೆಂಡರ್ ನಲ್ಲಿ ಸಂಚರಿಸುವದು ನಿಮ್ಮ ಮೌಸ್ ನ ಮಾದರಿಯ ಮೇಲೆ ಬಹಳವಾಗಿ ಅವಲಂಬಿಸಿದೆ
3 ಬಟನ್ ಮೌಸ್ ಅಥವಾ 2 ಬಟನ್ ಮೌಸ್ ವ್ಹೀಲ್ ಸಹಿತ
ನಾನು ಬ್ಲೆಂಡರ್ ಟ್ಯುಟೋರಿಯಲ್ಸ್ ನ ಈ ಸರಣಿಯಲ್ಲಿ ವ್ಹೀಲ್ ಸಹಿತ ಇರುವ 2 ಬಟನ್ ಮೌಸ್ ನ್ನು ಬಳಸುತ್ತಿದ್ದೇನೆ
ಮೊದಲು ನಾವು ಪ್ಯಾನಿಂಗ್ ಎ ವ್ಯೂ ಕ್ರಮವನ್ನು ನೋಡೋಣ
ಮೌಸ್ ಹಾಗೂ ಕೀಬೋರ್ಡ್ ಬಳಸಿ ಇದನ್ನು ಮೂರು ವಿಧಗಳಲ್ಲಿ ಮಾಡಬಹುದು
ಮೌಸ್ ವ್ಹೀಲ್ ಜೊತೆಗೆ Shift ಕೀ ಬಳಸಿ ಅಥವಾ ಸ್ಕ್ರೋಲ್ ಮಾಡಿ
shift ಒತ್ತಿ ಮೌಸ್ನ ವ್ಹೀಲ್ ಒತ್ತಿ ಹಿಡಿದು ಮೌಸ್ ನ್ನು ಅತ್ತಿತ್ತ ಕೊಂಡೊಯ್ಯಿರಿ
ಈ ದ್ರಶ್ಯವು ಮೌಸ್ ನ ಚಲನೆಯ ದಿಕ್ಕಿನಲ್ಲಿ ಎಡದಿಂದ ಬಲಕ್ಕೆ ಹಾಗೂ ಮೇಲೆ ಮತ್ತು ಕೆಳಗೆ ಪ್ಯಾನ್ ಆಗುತ್ತದೆ
ಈಗ SHIFT ಒತ್ತಿ ಹಿಡಿದು ಮೌಸ್ನ ವ್ಹೀಲ್ ನ್ನು ಮೇಲೆ ಕೆಳಗೆ ತಿರುಗಿಸಿ
ದ್ರಶ್ಯವು ಮೇಲೆ ಮತ್ತು ಕೆಳಗೆ ಪ್ಯಾನ್ ಆಗುವದು
ಇದು ಪ್ಯಾನಿಂಗ್ ದ ವ್ಯೂ ನ ಎರಡನೇ ವಿಧಾನ
SHIFT ಒತ್ತಿ ಹಿಡಿದು ಮೌಸ್ನ ವ್ಹೀಲ್ ನ್ನು ಕೆಳಗಡೆಗೆ ತಿರುಗಿಸಿ
ವ್ಯೂ ಮೇಲ್ಗಡೆಗೆ ಪ್ಯಾನ್ ಆಗುವದು
SHIFT ಒತ್ತಿ ಹಿಡಿದು ಮೌಸ್ನ ವ್ಹೀಲ್ ನ್ನು ಮೇಲ್ಗಡೆಗೆ ತಿರುಗಿಸಿ
ವ್ಯೂ ಕೆಳಗಡೆಗೆ ಪ್ಯಾನ್ ಆಗುವದು
ಮೂರನೆಯ ಹಾಗೂ ಕೊನೆಯ ವಿಧಾನವು ಮೌಸ್ನ ವ್ಹೀಲ್ ಜೊತೆಗೆ CTRL ಕೀ ಯನ್ನು ಬಳಸುತ್ತದೆ
CTRL ಒತ್ತಿ ಹಿಡಿದು ಮೌಸ್ನ ವ್ಹೀಲ್ ನ್ನು ತಿರುಗಿಸಿ
ವ್ಯೂ ಎಡದಿಂದ ಬಲಕ್ಕೆ ಹಾಗೂ ಬಲದಿಂದ ಎಡಕ್ಕೆ ಪ್ಯಾನ್ ಆಗುವದು
Ctrl ಒತ್ತಿ ಹಿಡಿದು ಮೌಸ್ನ ವ್ಹೀಲ್ ನ್ನು ಮೇಲ್ಗಡೆಗೆ ತಿರುಗಿಸಿ
ವ್ಯೂ ಬಲಗಡೆಗೆ ಪ್ಯಾನ್ ಆಗುತ್ತದೆ
Ctrl ಒತ್ತಿ ಹಿಡಿದು ಮೌಸ್ನ ವ್ಹೀಲ್ ನ್ನು ಕೆಳಗಡೆಗೆ ತಿರುಗಿಸಿ
ವ್ಯೂ ಎಡಗಡೆಗೆ ಪ್ಯಾನ್ ಆಗುತ್ತದೆ
ನೀವು ವ್ಯೂ ಪ್ಯಾನ್ ಮಾಡಲು ನಿಮ್ಮ ನಂಪ್ಯಾಡ್ ಕೀ ಗಳನ್ನು ಸಹ ಬಳಸಬಹುದು
Ctrl ಮತ್ತು ನಂಪ್ಯಾಡ್ 2 ಒತ್ತಿ ಹಿಡಿಯಿರಿ
ವ್ಯೂ ಮೇಲ್ಗಡೆಗೆ ಪ್ಯಾನ್ ಆಗುತ್ತದೆ
Ctrl ಮತ್ತು ನಂಪ್ಯಾಡ್ 8 ಒತ್ತಿ ಹಿಡಿಯಿರಿ
ವ್ಯೂ ಕೆಳಗಡೆಗೆ ಪ್ಯಾನ್ ಆಗುತ್ತದೆ
Ctrl ಮತ್ತು ನಂಪ್ಯಾಡ್ 4 ಒತ್ತಿ ಹಿಡಿಯಿರಿ
ವ್ಯೂ ಎಡಗಡೆಗೆ ಪ್ಯಾನ್ ಆಗುತ್ತದೆ
Ctrl ಮತ್ತು 6 ಒತ್ತಿ ಹಿಡಿಯಿರಿ
ವ್ಯೂ ಬಲಗಡೆಗೆ ಪ್ಯಾನ್ ಆಗುತ್ತದೆ
ನೀವು ಲ್ಯಾಪ್ ಟಾಪ್ ಬಳಸುವದಿದ್ದರೆ ನಿಮ್ಮ ನಂಬರ್ ಕೀ ಗಳನ್ನು ನಂಪ್ಯಾಡ್ ನಂತೆ ಅನುಕರಿಸಬೆಕು
ನಂಪ್ಯಾಡ್ ಅನುಕರಿಸುವದು ಹೇಗೆ ಎಂಬುದನ್ನು ತಿಳಿಯಲು ಯುಸರ್ ಪ್ರೆಫರೆನ್ಸಸ್ ಯುಜರ್ ಪ್ರಿಫರೆನ್ಸಸ್ ಎಂಬ ಟ್ಯುಟೋರಿಯಲ್ ನೋಡಿ
ಸರಿ ಇನ್ನು ಮುಂದೆ ನಾವು ವ್ಯೂಅನ್ನು ತಿರುಗಿಸುವ ಕ್ರಮವನ್ನು ನೋಡುತ್ತೇವೆ
ನಿಮ್ಮ ಮೌಸ್ನ ವ್ಹೀಲ್ ನ್ನು ಕೆಳಗೆ ಒತ್ತಿ ಮತ್ತು ಮೌಸ್ ನ್ನು ಚೌಕಾಕಾರವಾಗಿ ತಿರುಗಿಸಿ
ಅದು ನಮಗೆ ಟರ್ನ್ ಟೇಬಲ್ ರೊಟೇಶನ್ ಅನ್ನು ಕೊಡುತ್ತದೆ
ನೀವು ಬ್ಲೆಂಡರ್ ನಲ್ಲಿ ಟ್ರ್ಯಾಕ್ ಬಾಲ್ ಮಾದರಿಯ ರೊಟೇಶನ್ ಸಹ ಉಪಯೋಗಿಸಬಹುದು
ಇದು ರೊಟೇಶನ್ ಕ್ರಿಯೆಯಲ್ಲಿ ಸ್ವಲ್ಪ ಹೆಚ್ಚು ನಮ್ಯತೆಯನ್ನು ಕೊಡುತ್ತದೆ
ಇದಕ್ಕಾಗಿ ಯುಜರ್ ಪ್ರಿಫರೆನ್ಸಸ್ ವಿಂಡೋ ದಲ್ಲಿಯ ಟರ್ನ್ ಟೇಬಲ್ ಆಯ್ಕೆಯನ್ನು ಟ್ರ್ಯಾಕ್ ಬಾಲ್ ಗೆ ಬದಲಿಸಬೇಕು
ಇದನ್ನು ಹೇಗೆ ಮಾಡಬೇಕು ಎಂದು ತಿಳಿಯಲು ಯುಸರ್ ಪ್ರೆಫರೆನ್ಸಸ್ ಎನ್ನುವ ಟ್ಯುಟೋರಿಯಲ್ ನೊಡಿltpgt ವ್ಯೂ ಅನ್ನು ಎಡದಿಂದ ಬಲಕ್ಕೆ ಅಥವಾ ಮೇಲೆ ಮತ್ತು ಕೆಳಗೆ ತಿರುಗಿಸಬಹುದು
ಈಗ ನಾವು ವ್ಯೂ ಅನ್ನು ಎಡದಿಂದ ಬಲಕ್ಕೆ ತಿರುಗಿಸೋಣ
ctrl alt ಒತ್ತಿ ಹಿಡಿದು ಮೌಸ್ನ ವ್ಹೀಲ್ ನ್ನು ಮೇಲೆ ಮತ್ತು ಕೆಳಗೆ ತಿರುಗಿಸಿ
ವ್ಯೂ ಎಡದಿಂದ ಬಲಕ್ಕೆ ಹಾಗೂ ಹಿಂತಿರುಗಿ ತಿರುಗುತ್ತದೆ
ctrl alt ಒತ್ತಿ ಹಿಡಿದು ಮೌಸ್ನ ವ್ಹೀಲ್ ನ್ನು ಮೇಲ್ಗಡೆಗೆ ತಿರುಗಿಸಿ
ವ್ಯೂ ಎಡಕ್ಕೆ ತಿರುಗುತ್ತದೆ
ctrl alt ಒತ್ತಿ ಹಿಡಿದು ಮೌಸ್ನ ವ್ಹೀಲ್ ನ್ನು ಕೆಳಗಡೆಗೆ ತಿರುಗಿಸಿ
ವ್ಯೂ ಬಲಕ್ಕೆ ತಿರುಗುತ್ತದೆ
ltಪಿಜಿಟಿ ನಂಪ್ಯಾಡ್ ನಲ್ಲಿಯ ಶಾರ್ಟ್ ಕಟ್ ಕೀ 4 ಮತ್ತು 6 ಸಹ ನೀವು ಬಳಸಬಹುದು
ನಂಪ್ಯಾಡ್ 4 ಒತ್ತಿ ವ್ಯೂ ಎಡಕ್ಕೆ ತಿರುಗುತ್ತದೆ
ನಂಪ್ಯಾಡ್ 6 ಒತ್ತಿ ವ್ಯೂ ಬಲಕ್ಕೆ ತಿರುಗುತ್ತದೆ
ಈಗ ನಾವು ವ್ಯೂ ಅನ್ನು ಮೇಲೆ ಮತ್ತು ಕೆಳಗೆ ತಿರುಗಿಸೋಣ
Shift Alt ಒತ್ತಿ ಹಿಡಿಯಿರಿ ಹಾಗೂ ಮೌಸ್ನ ವ್ಹೀಲ್ ನ್ನು ಮೇಲೆ ಮತ್ತು ಕೆಳಗೆ ತಿರುಗಿಸಿ
ವ್ಯೂ ಮೇಲೆ ಮತ್ತು ಕೆಳಗೆ ತಿರುಗುತ್ತದೆ
Shift Alt ಒತ್ತಿ ಹಿಡಿಯಿರಿ ಹಾಗೂ ಮೌಸ್ನ ವ್ಹೀಲ್ ನ್ನು ಮೇಲ್ಗಡೆಗೆ ತಿರುಗಿಸಿ
ವ್ಯೂ ಕೆಳಗೆ ತಿರುಗುತ್ತದೆ
Shift Alt ಒತ್ತಿ ಹಿಡಿಯಿರಿ ಹಾಗೂ ಮೌಸ್ನ ವ್ಹೀಲ್ ನ್ನು ಕೆಳಗಡೆಗೆ ತಿರುಗಿಸಿ
ವ್ಯೂ ಮೇಲಕ್ಕೆ ತಿರುಗುತ್ತದೆ
ನಂಪ್ಯಾಡ್ ನಲ್ಲಿಯ ಶಾರ್ಟ್ ಕಟ್ ಕೀ 2 ಮತ್ತು 8 ಸಹ ನೀವು ಬಳಸಬಹುದು
ನಂಪ್ಯಾಡ್ 2 ಒತ್ತಿ ವ್ಯೂ ಮೇಲಕ್ಕೆ ತಿರುಗುತ್ತದೆ
ನಂಪ್ಯಾಡ್ 8 ಒತ್ತಿ ವ್ಯೂ ಕೆಳಗೆ ತಿರುಗುತ್ತದೆ
ಕೊನೆಯ ಕ್ರಿಯೆ ವ್ಯೂ ಅನ್ನು ಝೂಮ್ ಮಾಡುವದು
ಝೂಮ್ ಇನ್ ಮಾಡಲು ಮೌಸ್ನ ವ್ಹೀಲ್ ನ್ನು ಮೇಲ್ಗಡೆಗೆ ತಿರುಗಿಸಿ
ಝೂಮ್ ಔಟ್ ಮಾಡಲು ಮೌಸ್ನ ವ್ಹೀಲ್ ನ್ನು ಕೆಳಗಡೆಗೆ ತಿರುಗಿಸಿ
ಸುಲಭವಾಗಿದೆಯಲ್ಲವೆ
ಶಾರ್ಟ್ ಕಟ್ ಗಾಗಿ ನಂಪ್ಯಾಡ್ ಮೇಲಿನ ಪ್ಲಸ್ ಮತ್ತು ಮೈನಸ್ ಕೀ ಗಳನ್ನು ಬಳಸಿ
ltಪಿಜಿಟಿ ಝೂಮ್ ಇನ್ ಮಾಡಲು ನಂಪ್ಯಾಡ್ ನಲ್ಲಿಯ ಒತ್ತಿ
ಝೂಮ್ ಔಟ್ ಮಾಡಲು ನಂಪ್ಯಾಡ್ ನಲ್ಲಿಯ - ಒತ್ತಿ
ಇಲ್ಲಿಗೆ ನಮ್ಮ ನೇವಿಗೇಟಿಂಗ್ ಇನ್ 3ದ್ ಸ್ಪೇಸ್ ವಿಥಿನ್ ಥೆ ಬ್ಲೆಂಡರ್ ವ್ಯೂ ಪೋರ್ಟ್ ನೇವಿಗೇಟಿಂಗ್ ಇನ್ 3ಡಿ ಸ್ಪೇಸ್ ವಿದಿನ್ ದಿ ಬ್ಲೆಂಡರ್ ವ್ಹ್ಯೂಪೋರ್ಟ್ ಎಂಬ ಟ್ಯುಟೋರಿಯಲ್ ಮುಕ್ತಾಯವಾಯಿತು
ಈಗ 3ದ್ ವ್ಯೂ ನ್ನು ಪ್ಯಾನ್ ರೊಟೇಟ್ ಹಾಗೂ ಝೂಮ್ ಮಾಡಲು ಪ್ರಯತ್ನಿಸಿ
ಶುಭವಾಗಲಿ160
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿ oscariitbacಇನ್ ಮತ್ತು spoken tutorialorgnmeict ಇಂಟ್ರೋ ಲಿಂಕ್ ಗಳ ಮೇಲೆ ಲಭ್ಯವಿದೆ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಇಲ್ಲಿ ಸಂಪರ್ಕಿಸಿ
ಧನ್ಯವಾದಗಳು
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ ಧನ್ಯವಾದಗಳು